ಅದು ಬೇರೆ ಬೇಸ್ಗೆ start ಆಗ್ತಾಯ್ತಾ.

ನಂಗೆ ಬೇಸ್ಗೆ ಕಾಲ ಅಂದ್ರೇನೆ ಇಷ್ಟ ಇಲ್ಲ ಪಾ ಚಳಿಗಾಲ ಅಂದ್ರೇನೆ ಇಷ್ಟ.

ಇಷ್ಟ ದಿನ ಹೆಂಗೋ ಚಳಿ ಇತ್ತು ಮತ್ತೆ ಹೊರಗ್ ಬರೋಕ್ ಆಗೋದಿಲ್ಲ.

ಹಾ ಮತ್ತೆ ನಿಂದ್ study ಹೆಂಗಾಯ್ತು? ಹ್ಮ್ study ಏನೋ ಆ ಚನಾಗಿ ನಡೀತಾ ಇದೆ.

ನಾನಂತೂ ಈವಾಗ್ science ತಕೊಂಡಿದೀನಿ.

ವಿಜ್ಞಾನಿ ಆಗ್ಬೇಕು ಅನ್ಕೊಂಡಿದೀನಿ ಈಗ ನಮ್ ಪರಿಸರದ್ ಬಗ್ಗೆ ಸ್ವಲ್ಪ, ಹ ಹಾ. ಏನ್ ಆದ್ರೂ ಮಾಡಬೇಕು ಅಂತ ಅನ್ಕೊಂಡಿದೀನಿ.

ಅಲ್ಲ ನಾನೊಂದ್ ಒಳ್ಳೆ ಕೆಲಸ ಮಾಡ್ತೀದಿನಿ ನೀನು ನಿನ್ ಹೆಕ್ಬೇಕಂತ call ಮಾಡ್ದೆ.

ಏನು ಇಲ್ಲ ನಮ್ಮೆನೆ ಸುತ್ಲಾ ಒಂದು compound ಮಾಡಿ.

ನಾನು ಹೂವ ಗಿಡ ತರ್ಕಾರಿ ಇವನ್ನೆಲ್ಲ ಬೆಳೆ ಅಂತ ಅನ್ಕೊಂಡಿದೀನಿ.

ಹಾ ಮಾಡು ನಿನಗೆ ಅದು ನಿನಗೆ help ಬಾಳ help ಆಗುತ್ತೆ future ಅದೇ ಅದೇ topic ಬರ್ತದಲ್ಲ.

ಹ್ಮ್ ಮತ್ತೆ ಗಿಡ್ಗೋಳು ನಮ್ಮ್ ಊರಲ್ಲಿ ಕಮ್ಮಿ ಇದಾವಲ್ಲ.

ಸರ್ಕಾರಕ್ಕೆ ಸ್ವಲ್ಪ ಹೇಳ್ಬಿಟ್ಟು ಸಹಾಯ ಮಾಡಿ ಈತರ ಗಿಡ್ಗೋಳ್ನ ಹಾಕ್ರಿ ಅಂತ ಹೇಳೋಕೆ ಸಹಾಯ ಮಾಡು ನೀನು ನಂಜೊತೆಗೆ ಅಂತ call ಮಾಡಿದ್ದು. ಹಾ ಖಂಡಿತ ಮಾಡ್ಡ್ತಿನಿ ಏನ್ ಆದ್ರೂ help ಬೇಕಾದ್ರೆ ಕೇಳು ನಾನು ಗಿಡ,

ಗಿಡ ತರ್ತೀನಿ ಗಿಡ ಹಾಕೋಣ. ಹಾ ಕಿರಣ ನನಗ್ ಸ್ವಲ್ಪ ಕೆಲ್ಸ ಇದೆ.

ನಾನು call ನಾಲೆ ಮಾಡ್ತೀನಿ free ಇದ್ದಾಗ ಈವಾಗ ನಾನ್ call ಮಾಡ್ತೇನೆ ಹಾ ಸರಿ busy free ಇದ್ದಾಗ phone ಮಾಡು ಅದ್ರ್ ಬಗ್ಗೆ discussion ಮಾಡೋಣ. ಹಾ ಸರಿ ಕಿರಣ್ bye .

ಆ ನಿಮ್ ಗೊ~ ಗೊತ್ತಲ್ವಾ, ನಾವು, ಹಾ student life ಅನ್ನೋದು ಒಂದ್ golden life ಇದ್ದಂಗೆ. ನಾವೂ ಕೂಡಾ ಆ life ನಾ ದಾಟ್ಕೊಂಡ್ ಬಂದಿರ್ತೇವಿ. ಎಲ್ಲರೂ ಕೂಡಾ college life ನಾ almost all ದಾಟ್ಕೊಂಡ್ ಬಂದಿರ್ತಾರ್. ಅದರಲ್ಲಿ ಕೆಲವೊಬ್ರು ಅದ್ನಾ enjoyment ಆಗಿ ತಗೊಂಡಿರ್ತಾರೆ. ಇನ್ ಕೆಲವೊಬ್ರು, ಅದ್ನ ಸವಿದೋಪಯೋಗ ಪಡಿಸಿಕೊಂಡು ಜೀವ್ನದಲ್ಲಿ ಉನ್ನತ ಸ್ಥಾನಕ್ ಹೋಗ್ತಾರ. ಹಾಗೆ, ಇನ್ನು ನನ್ನ life ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಾನು. SSLC ತಂಕಾ ಓದಿದ್ದೆಲ್ಲಾ ಕನ್ನಡ ಮಾಧ್ಯಮದಲ್ಲಿ ಇನ್ನಾ first PUC ಗೆ ಬರೋದಾದ್ರೆ, ನನ್ ನಮ್ಮಕ್ಕ ತಗೊಂಡ್ಹೋಗ್ಬಿಟ್ಟು English medium ಗೆ ಹಚ್ಚಿಬಿಟ್ರು. PCMB ಏನ್ ಮಾಡೋದು, ಏನ್ ಮಾಡೋಕಾಗಲ್ಲಾ, ಓದ್ಲೇ ಬೇಕು ಅಲ್ವಾ? ಹಾಗಾಗಿ. ನಾನು ತಗೊಂಡಿದ್ದು, PCMB ಲಿ ನಾನ್ ಅನ್ಕೊಂಡೆ ಎಲ್ಲಾ ಹ್ಮ್ teachers ಬಂದು english ಅಲ್ಲೇ ಮಾತಾಡ್ತಾರೆ, ನಾನೇನ್ ಮಾಡೋದು class ಅಲ್ ಕುತ್ಕೊಂಡ್ ಏನ್ ಮಾಡೋದು? ಆಮ್ಯಾಲೆ ಯೋಚ್ನೆ ಮಾಡ್ದೆ, ಹೌದು, ನಾನೂ already ತಗೊಂಡ್ ಆಗಿದೆ, ಇದ್ನಾ. ಇನ್ ಏನ್ ಮಾಡೋಕಾಗಲ್ಲಾ, ಓದ್ಲೇ ಬೇಕು, ಆದ್ರೆ ನನ್ನ life ಅಲ್ಲಿ ಆಗಿದ್ದೇ ಬೇರೆ. english medium ಓದಿರೋ ಹುಡ್ಗರ್ಗಿಂತಾ ನಾನ್ ಅತೀ ಹೆಚ್ ಅಂಕಾ ಪಡೆದೆ. ಹಾಗೆ, ಎಲ್ರೂ ಅಂತಿದ್ರು, ಲಾಸ್ ಅಬ್ದುಲ್ ಕಲಾಮು ಹೇಳ್ತಿದ್ರು, last bench ಉ ತುಂಬಾ . Interesting ಆಗಿರತ್ತೆ. last bench ಅಲ್ಲಿ ಕುತ್ಕೊಂಡೋರು ಏನೋ ಸಾಧನೆ ಮಾಡ್ತಾರೆ ಅಂತಾ , ಅವ್ರ ಮಾತ್ ಕೇಳಿ, first ನೇ ವರ್ಷಾ ನಾನು last bench ಅಲ್ ಕುತ್ಕೊಂಡೆ. ಆದ್ರೆ ನಾನ್ ಪಡೆದಿದ್ ಅನುಭವಾ ಬೇರೇನೆ. ಹಂಗಾಗಿ, ಎರಡ್ನೇ ವರ್ಷಕ್ ಅನ್ಕೊಂಡೆ, ನಮಗೂ. Last bench ಗೂ ಆಗಲ್ಲಾ. first bench ಕುತ್ಕೋಳ್ಳೋಣಾಂತ, ಅದಾದ್ಮೇಲೆ first bench ಅಲ್ಲೇ ಕುತ್ಕೋಳ್ಳೋಕೆ start ಮಾಡದೆ, ನಾ ಇಡೀ college ಗೆ topper ಕೂಡಾ ಆದೆ. next ಹೀಗೆ ಮುಂದ್ವರಿತಾ ಬಂದು, degree life ಗೂ ಬಂದೆ. degree life ಕೂಡಾ ಒಂದು. ಉನ್ನತವಾದ college ಮಟ್ಟಾ ಆಗಿತ್ತು. ಅಲ್ಲೂ ಕೂಡಾ ವಿಚಿತ್ರವಾದ ಅನುಭವಗಳು, ಒಳ್ಳೆಯ ಸ್ನೇಹಿತರು, ಮತ್ತೆ ಒಳ್ಳೆ ಶಿಕ್ಷಕರು, ಜೀವ್ನಕ್ಕೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಂಬಂಧ ಹೆಂಗಿರತ್ತೆ ಅಂದ್ರೆ, ತಂದೆ ಮಕ್ಳ ಸಂಬಂಧಂಗೆ ಇರತ್ತೆ. ಅವ್ರು ನಮ್ಗೆಲ್ಲಾ ಇದ್ರಲ್ಲೂ ಕೂಡಾ ಸಹಾಯ ಮಾಡ್ತಾರೆ. ಮತ್ತೆ ಪೋಷಣೆನೂ ಕೂಡಾ ಮಾಡ್ತಾರೆ ಹಾಗೆ, ಅವ್ರ ನಂಗೆ ತುಂಬಾ ಜೀವ್ನಕ್ ಬೇಕಾದಂತ್ಹ ಪಾಠಗಳ್ನ ಹೇಳಿ ಹಾಗೆ ನಾನೂ ಈಗೂ ಕೂಡಾ ಅವ್ರ್ ಹೇಳ್ಕೊಂಟತ್ಹ ಪಾಠದಲ್ಲಿಯೇ ಮುಂದುವರಿತಾ ಇದಿನಿ.

ಅವ್ರ್ ಹೇಳ್ಕೊಟ್ಟಿರೋ ಪಾ~ ಪಾಠದಲ್ಲಿ ನಾನು ತುಂಬಾ ಕಲ್ತ್ಕೊಂಡೆ, ಅದ್ರಿಂದಾಗಿ ನಾನೀಗಾ MSc ನೂ ಮುಗ್ಸಿದೀನಿ. ಈಗ್ next ಅವ್ರ ಆದೇಶದಂತೆ Ph.D. ಕೂಡಾ join ಆಗ್ಬೇಕಂತಿದಿನಿ. ಈಗೇ, ಗುರುಗಳು. ನನ್ degree life ಮಾತ್ರಾ ಎಂದೂ ಮರೆಯೋಕ್ ಆಗ್ದಿರೋಂಥಾ ಒಂದ್ ಘಟ್ಟಾ. ಅಲ್ಲಿ ಎಲ್ಲಾರ್ college life ಅಂದಾಗೆ ಆಕರ್ಷಣೆಗಳು ಇದ್ದೇ ಇರ್ತ್ತೆ, ಪ್ರೀತಿಗಳು ಇದ್ದೇ ಇರ್ತ್ತೆ. ಹಾಗೆ ನಾವ್ ಅವ್ಕೆಲ್ಲಾ ತಲೆ ಕೆಡಿಸ್ಕೊಬಾರ್ದು. ಯಾಕಂದ್ರೆ ತಂದೆ ತಾಯಿಗಳು ಶ್ರಮಾನೇ ಮುಖ್ಯವಲ್ವಾ? ಹಾಗಾಗಿ, ವಿದ್ಯಭ್ ವಿದ್ಯಾರ್ಥಿಗಳು ವಿದ್ಯೆದ್ ಕಡೆ ಹೆಚ್ಚಿಗೆ ಗಮನಾ ಕೊಟ್ಟು ಓದ್ಬೇಕು ಹಾಗೆ, ಶಿಕ್ಷಕರ್ ಏನ್ ಹೇಳ್ತಾರೋ ಅದ್ನಾ ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ತಗೊಂಡು ಮುಂದಕ್ ಹೋದ್ರೆ . ಜೀವ್ನದಲ್ಲಿ ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕು ಹಾಗೆ ನಮ್ ಜೀವ್ನದಲ್ಲೂ ಒಳ್ಳೆ ಗುರುಗಳು ಇದ್ದಾರೆ, ಮುಂದೆ ಒಳ್ಳೆ ಗುರಿನೂ ಇದೆ, ಹಾಗೆ ಮುಂದೇ ಏನಾದ್ರೂ ಸಾಧಿಸ್ತೀನಿ ಅನ್ನೋ ಛಲಾನೂ ಕೂಡಾ ಇದೆ. ಹಾಗೆ ಇನ್ನೇನು MSc . Ph.D. entrance ಕೂಡಾ ಆಗಿದೆ. ಇನ್ನು ಜೀವ್ನದಲ್ ಕಾದು ನೋಡ್ಬೇಕಾಗಿದೆ. ಮುಂದೆ ಏನಾದ್ರೂ ಕಂಡ್ ಹಿಡಿಬೇಕು ಅನ್ನೋ ಆಸೆ ಇದೆ ನೋಡ್ಬೇಕು. ಹೀಗೆ, ನನ್ life ಅಲ್ಲೂ college life ಉನ್ನತವಾದ ಒಂದು ಬದಲಾವಣೆಯನ್ನ ತಂದ್ ಕೊಟ್ಟಿದೆ. ಹಾಗೆ ನಮ್ ಅಪ್ಪಾ. ಅಮ್ಮಂಗೂ ಕೂಡಾ ನನ್ನ college ಗೆ ಕಳ್ಸಿದ್ಕೆ ಹೆಣ್ಮಗ್ಳು college ಗೆ ಕಳ್ಸಿ, ಒಳ್ಳೆದಾಯ್ತು ಅನ್ನೋ ಭಾವನೆ ಕೂಡಾ ಇದೆ.

ನಾನ್ college ಅಲ್ ಇದೀನಿ. ಹೌದಾ ಸೊಲ್ಪ ನಿನ್ ಹತ್ರ ಒಂದ್ ವಿಷ್ಯ ಹೇಳ್ಬೇಕು.

ಈಗ ನನಿಗ್ ಸೊಲ್ಪ ಆರಾಮಿಲ್ಲ hospital ಗೋಗಣ ಅಂತೇಳಿ call ಮಾಡಿದೀನಿ. ಹೌದಾ ಯಾವ್ hospital ಗೆ? ಇಲ್ಲೇ ಇದು hospital ಹತ್ರ. ಹೌದಾ ಜಾಸ್ತಿ ಜನ ಇರ್ತಾರೇನೆ ಇವತ್ತು? ಇನ್ನು ನೋಡ್ಬೇಕು. ಸೊಲ್ಪ್ ಜಾಸ್ತಿ pain ಆಗ್ತಿದೆ ಗೊತ್ತ ನಂಗೆ. ಹೌದಾ. ಹಾ ಬರ್ತೀನಿ ಬಾಳಾ pain ಆಗ್ತಿದೇನಾ?

ಹ್ಮ್ ಈಗ್ ನೀನ್ ಎಲ್ಲದಿ? ಇಲ್ಲೇ ಇದೀನ್ ಮನೆ ಹತ್ರ ಹೋಗಣ ಅಂತ್ ಹೇಳಿ ಯಾರು ಇಲ್ಲ ನನ್ ಹತ್ರ ಹೋಗಾಕ. ಹೌದಾ ಮತ್ತೇ ಬಾ ನಾನ್ ಇಲ್ಲಿ college ಹತ್ರ ಇದೀನಲ್ಲ ನಾನ್ ಹಿಂದೆ gate ಇಂದ ಬರ್ತೀನಿ ನೀನ್ ಮುಂದೆ gate ಇಂದ ಬಾ. ಸೊಲ್ಪ್ ಮನೆ ಹತ್ರ ಬರ್ತೀಯಾ ಮನೆ ಹತ್ರ ಬಂದು ಕರ್ಕೊಂಡ್ಹೋಗ್ತಿಯ ನನ್ನ? ನಾನ್ college ಅಲ್ಲೆ ಇದೀನ್ ಕಣೆ ನಡ್ಕನ್ತಾ ನಿಮ್ಮನೇಗ್ ಬರ್ಬೇಕ? ನೋಡೆ ಸೊಲ್ಪ ಆರಾಮಿದ್ರೆ ಬಾಳಾ ಆಗ್ತಾ ಇಲ್ಲ ನಂಗೆ. ಇಲ್ಲ ಇಲ್ಲಿ ನಿಖಿಲ್ ಅಣ್ಣ ಕೂಡ ಇಲ್ಲ ನಿಖಿಲ್ ಅಣ್ಣ ಕೂಡ call ಮಾಡಣಾಂದ್ರೆ ಅಣ್ಣ ಕೂಡ ಬಂದಿಲ್ಲ ಇವತ್ತು. ಹ್ಮ್ ನೋಡ್ ಸೊಲ್ಪ ಆಗ್ತಾ ಇಲ್ಲ ನಂಗೆ. ಯಾರಾನು ಇದ್ರೆಗಿನ ಕರ್ಕೊಂಡ್ ಬರ್ತಿಯ? ಹಾ ಆಯ್ತು ಯಾರನ್ ಕರ್ಕೊಂಬರ್ಬೇಕು? ನೋಡು ಶಿವಣ್ಣ ಇದ್ರೆಗಿನ ಕರ್ಕೊಂಡ್ಬರ್ತಿಯ? ಹ ಸರಿ ನೋಡ್ತೀನಿ ಇಲ್ಲ ಅಂತ್ ಅಂದ್ರೆ ಏನ್ ಮಾಡ್ಲಿ ನಡ್ಕಣ್ತಾ ಬರ್ಬೇಕು ಇಲ್ಲ ಅಂತ್~ ಅಂತ ಅಂದ್ರೆ. ಹೀರಾದೇವಿ ಇದಾಳಲ್ಲ ಆಕೆಗಾನು call ಮಾಡಿ ಕೇಳು ಸೊಲ್ಪ ಬಾ ಅಂತ್ ಹೇಳಿ. ಕೇಳ್ತೀನಿ ಹೀರಾದೇವಿಗ್ ಮಾಡ್ಲಾ? ಕೇಳು ಹಂಗೆ ಅಲ್ hospital ನಾಗ್ ಹೋಗಿ ಚೀಟಿ ತೆಗ್ಸ್ಬೇಕಲ್ಲ.

ಹ್ಮ್ ಅದು ಕೂಡ ತಗ್ಸಕ್ ಹೊಗ್~ ಹೋಗಣಂತೆ. ಆ ಹಾಗಾದ್ರೆ ನೀನು ಸೊಲ್ಪ ನಿಂದು aadhar card ಹಾಕ್ಬಿಡು ಇಲ್ಲೇ ನಾನು ಹೀರಾದೇವಿ ಹಂಗ್ ಹೋಗಿ ಅದ್ ಚೀಟಿ ತಗ್ಸ್ಕೊಂಡು ಬರ್ತೀವಿ. ಹ್ಮ್ ಮತ್ತೆ ನಾನ್ send ಮಾಡ್ಲಾ ನಿಂಗೆ? ಹಾ aadhar card send ಮಾಡು.

Aadhar card send ಮಾಡಿದ್ರೆ ನಾವಿಬ್ರು ಹೋಗಿ ತೆಗ್ಸ್ಕನ್ತೀವಿ ನೀನ್ ನಿಧಾನಕ್ ಬರ್ತಿರು ಮತ್ತೆ ನಾನ್ ನಿಂಗ್ opposite ಬರ್ತಿರ್ತೀವಿ. ಹ್ಮ್ ಸರಿ ಹಂಗಂದ್ರೆ ನೀನು ಹೀರಾದೇವಿ ಹೋಗಿ ಅದ್ ತೆಗಿಸ್ರೀ ನಾನ್ ಬರ್ತಾ ಇರ್ತೀನಿ. ಹಾ ನೋಡ್ತೀವ್ ಕಣೆ ಜನ ಜನ ಇದ್ದಂಗ್ ಇದಾರೇ.

ಹ್ಮ್ ಸರಿ ಆಯ್ತು ತಗೋ ಹೋಗಣ.

ತಿನ್ಲಿಲ್ಲ ಹಾಗಾದ್ರೆ ಊಟಾನ? ಏ ತಿಂದಿದೀನಿ ಆದ್ರೂ ಹಂಗೆ ಆಗ್ತಾ ಇದೆ .

ನಾನ್ ದಾರ್ಯಾಗ್ ಬರ್ತಾ ಇರ್ತೀನಿ ಯಾರ್ನಾನ ಬಂದ್ರೆ ಕೂಡ ಕಳ್ಸ್ ಸೊಲ್ಪ. ಯಾರು ಇಲ್ಲ ಕಣೆ ಬಂದ್ರೆ ನಾನು ಹೀರಾದೇವಿ ಒಂದೆ ಬರ್ತೀವಿ ತಗೋ opposite ಇಂದ ನಿನ್ ಎದ್ರುಗಡೆಯಿಂದ ನಡ್ಕಣ್ತಾ ಬರ್ತೀವಿ. ಇಲ್ಲಾಂದ್ರೆ ಗಿನ ಹೀರಾದೇವಿಗೆ ಚೀಟಿ ತಗ್ಸಕ್ಕ ನಿಂದ್ರಿಸು ನೀನ್ ಬಾ. ಸರಿ ಹಂಗಾದ್ರೆ ನೀನ್ opposite ನಿಧಾನಕ್ ನಡ್ಕಂತಾ ಬರ್ತಿರ್ಬೇಕು ನಿಮ್ಮನೆ ಅಷ್ಟು ದೂರ ಇದೆಲ್ಲ. ನನ್ ಮನೆ ಮನೆಯಿಂದ ಬಿಡ್ತೀನಿ ದಾರಿಯಾಗ ನೀನ್ ಬರ್ತಾ ಇರು ನಂಗೆ. ಹಾ ಇಲ್ಲ ಅಂತ್ ಅಂದ್ರೆ ಕಣೆ ಸುಮ್ನೆ auto ಹತ್ಕೊಂಡ್ ಬರ್ಲಾ auto?

ಹಾ auto ಗ್ ಬರ್ತೀನಿ. ಸುಮ್ನೆ ದುಡ್ಡೆಲ್ಲ ಮತ್ತೆ ಇವಾಗ್ಲೇ ಇಲ್ hospital ತೋರ್ಸ್ಕಣಕ್ಕೆ ನೋಡ್ಬೇಕು ಮತ್ತೆ ಅಲ್ಲಿ. ನಾನ್ ಕೊಡ್ತೀನ್ ಕಣೆ auto ದು charge ಇ hospital ದ್ ಒಂದೆ ನೀನ್ ಕೊಡು.

ಸರಿ ಹಾಗಾದ್ರೆ ನಾನು ಬರ್ತಾ ಇರ್ತೀನಿ.

ನೀನ್ ಬಾ ನನ್ opposite , ಸರಿನಾ?

ovrelap ಬಾ ovrelap ಕಳ್ಸ್. ಈ ಹೀರಾದೇವಿನ hospital ಗ್ ಕಳ್ಸ್ತೀನಿ first ನೀನ್ aadhar card ಇದ್ ಹಾಕು ಜೆರಾ~ ಆ photo ಹಾಕು aadhar card.

ನಾನ್ ಹೀರಾದೇವಿಗ್ ಹಾಕ್ತೀನಿ ನಾನ್ ನಿನ್ ಜೊತೆ ಬರ್ತೀನಿ ನಡ್ಕಂತಾ. ಹ್ಮ್ ಸರಿ ಹೇಳು ಕಳ್ಸ್ತಿದಿನಿ ನೋಡ್ ಇವಾಗ.

ಚಲನಚಿತ್ರಗಳು ಚಲನಚಿತ್ರಗಳಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಚಲನಚಿತ್ರ ಅಂದ್ರೆ ಎಲ್ರಿಗು ಇಷ್ಟ ಅದ್ರಲ್ಲೂ ನನ್ಗಂತು ಚಲನಚಿತ್ರ ಅಂದ್ರೆ ತುಂಬಾ ಇಷ್ಟ ಎಷ್ಟ್ ಇಷ್ಟ ಅಂತ ಹೇಳಿದ್ರೆ. ಚಲನಚಿತ್ರ ನೋಡುವುದು ನಂದೊಂದು ಅಹ್ ಹವ್ಯಾಸ ಅಹ್ ಅಂದ್ರೆ ನಾನ್ ತುಂಬಾ ವರ್ಷಗಳಿಂದ ಚಲನಚಿತ್ರಗಳನ್ನ್ ನೋಡ್ತಾ ಬಂದಿದ್ದೇನೆ ಅದು ಕನ್ನಡ ಆಗಿರ್ಲಿ Hindi ಆಗಿರ್ಲಿ. ಅಥವಾ Malayalam ಆಗಿರ್ಲಿ, Telugu ಆಗಿರ್ಲಿ, Tamil ಆಗಿರ್ಲಿ ಅಥವಾ ನಮ್ಮ English ಭಾಷೆಯಲ್ಲಿ ಕಂ~ ಕಂಡು ಬರುವಂತ ಚಲನಚಿತ್ರಗಳಾಗಿರ್ಲಿ ನಂಗಂತೂ ಎಲ್ಲಾ ಭಾಷೆಯ ಚಲಚಿತ್ರಗಳಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ಕೂತೂಹಲಕಾರಿ ಚಲನಚಿತ್ರ ನೋಡುದಂದ್ರೆ ಅಂತು ನನ್ಗೆ ಪಂಚಪ್ರಾಣ ಅದ್ರಲ್ಲಿ ನನ್ಗೆ ವ್ಯಯಕ್ತಿಕವಾಗಿ ಇಷ್ಟವಾದಂತ ಚಲನಚಿತ್ರ ಅಂದ್ರೆ ಅದು Hindi ಅನುವಾದಿತ ಚಲನಚಿತ್ರ ಅಹ್ ಅದೇ Spyder . ಇದರಲ್ಲಿ ನಾವು ಮಹೇಶ್ ಬಾಬು ಅವರನ್ನು ಕಾಣ್ಬಹುದು ಈ ಚಿತ್ರದಲ್ಲಿ ಸಾಮಾನ್ಯವಾಗಿ ಒಬ್ಬ ಕೊಲೆಗಾರನ ಮನಸ್ಥಿತಿ ಯಾವ ರೀತಿಯಲ್ಲಿ ಇರ್ತದೆ ಅನ್ನೋದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ವರ್ಣಿಸಿದ್ದಾರೆ. ಹಾಗೆ ಜೊತೆಗೆ ಒಬ್ಬ ಕೊಲೆಗಾರನಿಗೆ ಅಹ್ ಬೇರೆಯವರ ದುಃಖದಲ್ಲಿ ಹೇಗೆ ಸಂತೋಷ ಸಿಗ್ತದೆ ಅಹ್ ಅನ್ನೋದನ್ನಸ ಇದ್ರಲ್ಲಿ ಅಹ್ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಒಂದು ವೈದ್ಯಕೀಯ ಸ್ಥಿತಿಯ ಬಗ್ಗೆ ಕೂಡಾ ಇದರಲ್ಲಿ ತಿಳಿಸಿ ಕೊಟ್ಟಿದ್ದಾರೆ ಅಹ್ ನಮ್ಗೆ ಅಹ್ ಈ ಚಲನಚಿತ್ರಗಳು ಕೇವಲ ಮನೋರಂಜನೆಗೋಸ್ಕರ ಇರೋದಲ್ಲ ಅಹ್ ಇದ್ರಿಂದ ನಮ್ಗೆ ತುಂಬಾ ರೀತಿಯಾದಂತ ಮಾಹಿತಿ ಕೂಡ ಸಿಗ್ತದೆ. ಜೊತೆಗೆ ಎಷ್ಟೋ ಜನರಿಗೆ ಇದು ದಾರಿದೀಪವಾಗಿದೆ ಅವರಿಗೆ ಉತ್ತಮ ಸ್ಥಾ~ ಸಮಾಜದಲ್ಲಿ ಸ್ಥಾನಮಾನ ಪಡೆಯಲು ಅಥವಾ ಒಳ್ಳೆಯ ಅಹ್ ಸಂಪದನೆಯನ್ನು ಗಳಿಸಿಕೊಳ್ಳಲು. ಇದು ತುಂಬಾ ಸಹಾಯಕವಾಗಿದೆ ಅಹ್ ಚಲನಚಿತ್ರಗಳಲ್ಲಿ ಅಹ್ ಚಲನಚಿತ್ರಗಳು ನಮಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ವ್ಯಕ್ತಿತ್ವದ ಬಗ್ಗೆ ಮತ್ತು ಅವರ ಜೀವನ ಚರಿತ್ರೆಯ ಜೀವನ ಚರಿತ್ರೆಯ ಬಗ್ಗೆ ಕೂಡಾ ತಿಳಿಸಿ ಅಹ್ ತಿಳಿಸಿಕೊಡುತ್ತದೆ. ಸಾಮಾನ್ಯವಾಗಿ ನಾವು ನೋಡ್ಬಹುದಾದಂತಂದ್ರೆ ಅಹ್ ನಮ್ಮ ಅಬ್ದುಲ್ ಕಲಾಂ ಅವರು ಅಥವಾ ನಮ್ಮ ಪ್ರಧಾನ ಮಂತ್ರಿ ಮೋದಿ ಅವರ್ ಆಗಿರ್ಲಿ ಅಥವಾ ಉತ್ತಮ ಕ್ರಿಕೆಟಿಗ ಅಹ್ ನಮ್ಮ ಕಪಿಲ್ ದೇವ್ ಆಗಿರ್ಲಿ ಅವರ. ಅಹ್ ಜೀವನ ಚರಿತ್ರೆಯ ಬಗ್ಗೆ ಕೂಡಾ ಇದು ನಮ್ಗೆ ತಿಳಿಸಿ ಕೊಡ್ತದೆ ಅಹ್ ಜೊತೆಗೆ ನಮ್ಮ ವೈದ್ಯಕೀಯ ಕ್ಷೇತ್ರವಾಗಿರ್ಲಿ ಅಥವಾ ಅಹ್ ಯಾವ್ದೇ ಅಹ್ ವಿಜ್ನಾನ ಕ್ಷೇತ್ರವಾಗಿರ್ಲಿ ಅಥವಾ ಆಟದ ಕ್ಷೇತ್ರವಾಗಿರ್ಲಿ. ಇಂತಹ ಕ್ಷೇತ್ರದಲ್ಲಿ ಆಗುತಿರುವಂತ ಪರಿವರ್ತನೆ ಮತ್ತು ಒಂದು ಒಳ್ಳೆಯ ರೀತಿಯ ಅಹ್ ಸಾಧನೆಗಳನ್ನು ನಮ್ಗೆ ಇದು ತಿಳಿಸಿ ಪ~ ಪಡ್ತದೆ ಅಹ್ ಇದ್ರಿಂದ ಅಹ್ ಈ ಚಲನಚಿತ್ರಗಳನ್ನು ನೋಡುದ್ರಿಂದ. ನಮ್ಗೆ ನಮ್ಮ ಸುತ್ತಮುತ್ತದಲ್ಲಿ ಸುತ್ತ ಮುತ್ತಲಿನ ಪರಿಸರದಲ್ಲಿ ಅಥವಾ ಸಮಾಜದಲ್ಲಿ ನಡೆಯುವಂತ ನಡೆಯುತ್ತಿರುವಂತಹ ಪರಿಸ್ಥಿತಿಗಳು ಅಥವಾ ಸಿ~ ಅಹ್ ಯಾವ ರೀತಿಯಾದಂತಹ. ಸಂದರ್ಭಗಳು ಇಂದಿ~ ಇವತ್ತಿನ ದಿನಗಳಲ್ಲಿ ನಡಿತಿರುತ್ತಿರು~ ನಡೆತಿರುತ್ತದೆ ಅನ್ನೋದು ಗೊತ್ತಾಗ್ತದೆ ಅಹ್ ಇದು ನಮಗೆ ಅಹ್ ಒಂದು ಅಹ್ ಜೀವ್~ ಒಳ್ಳೆಯ ವ್ಯಕ್ತಿತ್ವ ರೂಪಿಸಿಕೊಳ್ಳಿಕ್ಕೆಸ. ಸಹಾಯಕವಾಗಿದೆ ಅಂದ್ರೆ ನಾವು ಯಾವುದೇ ಅಹ್ ರೀತಿಯಾದಂತಹ ಕೆಟ್ಟ ಚಟಗಳಗೆ ಅಥವಾ ಕೆಟ್ಟ ದಾರಿಯನ್ನು ಹಿಡಿಯಬಾರದು ಅನ್ನುವಂತಹ ಅಹ್ ಉತ್ತಮವಾದಂತಹ. ಅಹ್ ಒಂದು ಹ್ಮ್ ಶಿಕ್ಷಣವನ್ನು ಕೂಡಾ ಈ ನಮ್ಮ್~ ನಾವು ಈ ಚಲನಚಿತ್ರಗಳ ಮೂಲಕ ಕಲಿಬೋದು ಅನ್ನೋದಕ್ಕೆ ನಾನ್ ಇಷ್ಟ ಪಡ್ತೇನೆ.

Hai , ಸುಲಕ್ಷಣ ಜಯಂತಿ ಎಲ್ಲ ಗಮ್ಮತ್ತು ಉಂಟಾ?

ಹಾ ಗಮ್ಮತ್ತು ಉಂಟು, ಆ ಅರುಣ್ ಸರ್ ನಿನ್ನೆ ಹೇಳಿದ್ರು, ಕನ್ನಡ ಸಂಘದ ವತಿಯಿಂದ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ.

ಆ juniors ಗೆ ಸ್ಪರ್ಧೆಗಳನ್ನೆಲ್ಲ ಮಾಡಬೇಕಿತ್ತು, ಎಂತೆಲ್ಲಾ ಮಾಡಬಹುದು ?

ಆ, ಅಂದ್ರೆ ವಿವೇಕಾನಂದ quiz ಹಾಗೆಲ್ಲ function ಇಡಬಹುದಿತ್ತು, ಅಂದ್ರೆ painting ಹಾಗೆಲ್ಲ ಇಡಬಹುದು, ಮತ್ತೆ ಎಂತಾರು ಸಹ ideas ಇದ್ರೆ ಹೇಳಬಹುದು.

ಮೀರಾ ಹೇಳಿದ್ಲು, ಆ ಅವಳು.

Quiz ರಸಪ್ರಶ್ನೆ ಅವಳು ಮಾಡ್ತಾಳಂತೆ.

ಮತ್ತೆ, ರಾಕೇಶ್ ಆ painting incharge ತಗೋಳ್ತಾನಂತೆ.

ಆ, ಬೇರೆ ಈಗ್~ ಈಗ drawings ಎಲ್ಲ ಆಗಿದೆ ಅಲಾ, ಹಾಗೆ ರಂಗೋಲಿಸ ಇಡಬಹುದು ಬೇಕಿದ್ರೆ.

ಆ ವಿವೇಕಾನಂದರ ರಂಗೋಲಿ ಬಿಡಿಸುವುದಾ.

ಹಾ ಹಾಗೆ, ಆಶುಭಾಷಣಸ ಇಡ್ಲಾ?

ಅಂದ್ರೆ ಐದು ನಿಮಿಷ ಬೇಡ, ಒಂದು ನಿಮಿಷ ಸಾಕು, ಒಂದು ಮಾತಾಡಿ ಮುಗಿಸುವ ಹಾಗೆ.

ಇಲ್ಲಾದ್ರೆ ತುಂಬಾ ಹೊತ್ತು ಬೇಕಾಗ್ತದೆ ಅಲ್ಲಾ.

ಇದಾದ್ರೆ ಬೇಗ ಬೇಗ ಆಗ್ತದೆ, ಮತ್ತೆ ಮಧ್ಯಾಹ್ನ ಮೇಲೆ ಒಂದು ಕಾರ್ಯಕ್ರಮ ಇಡುವ, ಅಂದ್ರೆ ಸಭಾ ಕಾರ್ಯಕ್ರಮ ಹಾಗೆ ಮಾಡುವ.